ಮೊದಲ್ನೇ ಸರಿ ಈ ಕಾಲೇಜ್ ನೋಡ್ತಾ ಇರೋದು.

ನಮ್ಮ ಇಲ್ಲಿ ಶಿಮೊಗ್ಗದಲ್ಲಿ ಫ್ಲೈಓವರ್ ಕಟ್ಟವ್ರೆ ಯೆಸ್ಟ್ ವರ್ಷದಿಂದ ಅನ್ಕೊಂಡಿದೀರಾ ಮೂರ್ ನಾಕ್ ಐದ್ ವರ್ಷದಿಂದ ಕಟ್ಟಹ್ವರೇ ಅದ್ರೇನೇ --

ನಾ ಅದ್ಯಾವಾಗಾಗತ್ತೋ ಎದ್ದನಂದ್ರು ಬೇಗ ಕಟ್ ಮುಗ್ಸ್ಲಿ ಪಾಪ ಜನರು ಓಡಾಡ್ಲಿ ಇದ್ರುಮೇಲೇ --

ನಾವು ಈಗ ಒಂದಸಲಿ ಸರ್ವದಳ ಸಮ್ಮೇಳನ ಕರ್ಕೊಂಡ್ ಹೋಗಿದೇವಿ ಲಕ್ಷಾದ್ ದೀಪೋತ್ಸವದಲ್ಲಿ ಧರ್ಮಸ್ಥಳದಲ್ಲಿ ಇದ್ದಾಗ.

ಏನೋ ಪಾ ಯಾವ್ ಹಬ್ಬಾ ಪಾ. ಯಾವ್ದೋ ಚೆನ್ನಾಗಿರೋಹಂಗ್ ಇದೆ ಹಬ್ಬಾ.

ಇಂಥ ಬುಕ್ ಅಂಗ್ಡಿ ನೋಡಿ ಎಷ್ಟೋ ತಿಂಗಳಾಗ್ಬಿಟ್ಟಿತ್ತು.

ಇಲ್ಲಿ ರಫ್ ಬುಕ್ ಸಿಕ್ಕಿತು ನಲ್ವತ್ತು ರೂಪಾಯಿಗೆ ತುಂಬ ದೊಡ್ಡದು ತುಂಬ

ಎಪ್ಪ ಗಾರೆ ಕೆಲಸದವರೆಲ್ಲ ಏನಕ್ಕೆ ಎಸ್ಟ್ ಚೆನ್ನಾಗಿ ಬಟ್ಟೆ ಗಿಟ್ಟೆ ಎಲ್ಲ ಹಖ್ಬಿಟ್ಟವ್ರೆ.

ಎದು ಸಕ್ಕತಾಗಿದೆ ಚೆನ್ನಾಗ್ ಕ್ಯೂಟ್ ಆಗಿ ಚೆನ್ನಾಗಾಗಿದೆ.

ಈವಾಗ್ ಇಲ್ ಬಂದು ಮಾತಾಡ್ಲೆ ಬೇಕ ಮಾತಾಡ್ಲೆ ಬೇಕು ಜಿಮ್ ಗಿಮ ಒಳಗೆ

ಏನ್ ಮಾಡೋದು ಫೋಟೋದು ಬಂದ್ ಬಿಟ್ಟಿದೆ ಮಾತಾಡ್ಲೆ ಬೇಕು ಇವಾಗ .

ಇನ್ನ ಮಿಕ್ಕಿದ್ ಏನೋ ದೊಡ್ಡಔರಲ್ಲ ವೇದಿಯೊ ಮಾಡ್ತಾವ್ರೆ ಇನ್ಯಾರೋ ಒಬ್ಬ ಫೋಟೋ ತೆಗ್ದಿರೋದ್ ನಂಗಾಕಿದರೆ.